ಮಾರುವಂತಹ ಒಂದು ಅಂಗಡಿಯಾಗಿರುತ್ತದೆ ಮತ್ತು ಶೋರೂಮ್ ಆಗಿರುತ್ತದೆ.

ಸ್ಪೆಟ್ಟುಗಳು ವೈಟ್ ಆಗಿ ಕಾಣಿಸಿದ್ದನ್ನು ನಾವು--

ಇದು ಒಂದು ಜಿ_ಕೆ ಟೈರ್ಸ್ ಅಂಗಡಿಯಾಗಿರುತ್ತದೆ.

ಮೇಲ್ಗಡೆ ಎಮ್_ಎ ವೀಲ್ ಎಂದು ಬರೆಯಲಾಗಿರುತ್ತದೆ.

ರೀತಿ ನಮಗೆ ನೋಡಲು ಅಚ್ಚ ಹಸಿರಾದ ಗಿಡಗಳನ್ನು ನಾವಿಲ್ಲಿ ಕಾಣಬಹುದು.

ಇಲ್ಲಿ ಒಬ್ಬ ಮನುಷ್ಯ ಚೇರಿನಲ್ಲಿ ಕುಂತಿರುವುದನ್ನು ನಾವು ಕಾಣಬಹುದು.

ಇದು ಒಂದು ಫೋಟೋಗಾಪರ ಅಂಗಡಿಯಾಗಿರುತ್ತದೆ ಇಲ್ಲಿ ಸಣ್ಣ ಹುಡಗರು ಮತ್ತು ಹುಡುಗ್ಯಾರ ಫೋಟೋ ಗಳನ್ನು ಹಾಕಿರುದನ್ನು ನಾವು ಕಾಣಬಹುದು.

ಬಿಳಿ ಅಂಗಿ ಮೇಲೆ ಕುಂತ್ಕೊಂಡಿರುವುದನ್ನು ನಾವು ಕಾಣಬಹುದು.

ಇಲ್ಲಿ ಹಲವಾರು ಭಕ್ತಾದಿಗಳು ಮತ್ತು ಭಕ್ತರು ನೆಡೆದುಕೊಂಡು ಹೋಗುವುದನ್ನು ನಾವು ಇಲ್ಲಿ--

ಇಲ್ಲಿ ನಾನಾ ತರಹದ ಬಿಳಿಯ ಮನೆಗಳನ್ನು ನಾವು ದೂರದರ್ಶನದಿಂದ ಕಾಣುತ್ತೆವೆ.

ಈ ಗೋಡೆಗೆ ತಕ್ಕಂತೆ ಮೋಡ ಬಾಳಷ್ಟು ಸುಂದರವಾಗಿ ಕಾಣಿಸುವುದನ್ನು ನಾವು ಇಲ್ಲಿ ಕಾಣಬಹುದು.

ಈ ಗುಡ್ಡದ ಮೇಲೆ ಏರುದನ್ನು ನಾವು ನೋಡಬಹುದು.

ಮತ್ತ ಹಾರ್ಡವೇರ್ ಅಂಗಡಿ ಎಂದು ಕರೆಯಲಾಗಿರುತ್ತದೆ.

ಕಂಪ್ಯೂಟರಿನ ಮುಂದೆ ಕುಂತಿರುವುದನ್ನು ನಾವು ನೋಡಬಹುದು.

ಅದೇ ರೀತಿ ಇಲ್ಲಿ ಕಂಪ್ಯೂಟರ್ ನ ಹಿಂದ್ಗಡೆ ಒಬ್ಬ ಮನುಷ್ಯ ನಿಂತು ಕೊಂಡಿರುವುದನ್ನು ನಾವು ಕಾಣಬಹುದು.

ಇಲ್ಲಿ ಕಲರ್ ಕಲರ್ ಅದ ಕಾರುಗಳು ಮತ್ತು ಹಲವಾರು--

ಸ್ವೀಟ್ಸ ಗಳು ಮತ್ತು ಡ್ರೈ ಪುಟ್ಸ್ ಗಳು ಇಲ್ಲಿ ಸಿಗುವುದನ್ನು ನಾವು ನೋಡಬಹುದು.

ಬಿದ್ದಿರುವ ಒಂದು ದೊಡ್ಡ ಹಳೆಯ ಕಾಲದ--

ಇದು ಒಂದು ಮಸೂದಿ ಎಂದು ಕರೆಯಲಾಗುತ್ತದೆ.

ಇದು ನೋಡಲು ಬಹಳಷ್ಟು ಸುಂದರವಾಗಿರುವುದನ್ನು ನಾವು ಹೇಳುತ್ತೇವೆ.

ಇದು ಒಂದು ಮನೆಯ ಓಪಲಿಂಗ್ ಕಾರ್ಯಕ್ರಮವಿರುತ್ತದೆ ಎಲ್ಲಿ ನಮಗೆ ನೋಡಲು ಲೈಟಿಂಗ್ ಗಳು ಬಹಳಷ್ಟು ಚಂದವಾಗಿ ಅಕಿದು ನಮಗೆ ನೋಡಬಹುದು.

ಒಬ್ಬ ಮನುಷ್ಯ ಕೆಂಪು ಬ್ಯಾಗ್ ಅನ್ನು ಹಾಕಿಕೊಂಡು ಹೋಗುವುದನ್ನು ನೋಡಬಹುದು.

ಅದೇ ರೀತಿ ದೊಡ್ಡದಾದ ಹಚ್ಚಹಸುರಾದ ಗಿಡವನ್ನು ನಾವು ಕಾಣಬಹುದು.

ಅದೇ ರೀತಿ ಹಚ್ಚ ಹಸಿರು ಹೊಂದಿರುವ--

ಇಲ್ಲಿ ನಮಗೆ ನೋಡಲು ಹಲವಾರು ಬಿಳಿಯ ಪೖಪುಗಳನ್ನು ನಾವು ಕಾಣಬಹುದು.

ಈ ಟಯರ್ ಗಳು ಎಲ್ಲಾ ಕರಿಯ ಬಣ್ಣವನ್ನು ಹೊಂದಿರುತ್ತದೆ.

ಅದೆ ರೀತಿ ಇಲ್ಲಿ ಮೂರು ಜನ--

ಕೆಲ್ಸ ಮಾಡ್ ಕೆಲಸಗಾರರು ಮತ್ತು ನಾಲ್ಕು ಜನ ಕೆಲಸಗಾರರನ್ನು ನಾವು ಇಲ್ಲಿ ನೋಡಬಹುದು.

ಕೆಂಪು ಬಟ್ಟೆಯನ್ನು ಧರಿಸಿಕೊಂಡು ನಿಂತಿರುವುದನ್ನು ನಾವು ಕಾಣಬಹುದು.

ಇದೇ ರೀತಿ ಇಲ್ಲಿ ಕುರ್ಚಗಳನ್ನು ಇಟ್ಟಿರುವುದನ್ನು ನಾವು ನೋಡಬಹುದು.